ನನಗಂತೂ ಸ್ಪೋರ್ಟ್ಸ್ ಅಂದ್ರೆ ತುಂಬಾನೇ ಇಷ್ಟ. ಅದ್ರಲ್ಲೂ ಸ್ಪೋರ್ಟ್ಸ್ ಅಲ್ಲಿ ನನಗೆ ಬ್ಯಾಟ್ ಮಿಟನ್ ಆಡಕ್ ಇಷ್ಟ.

ಎಕ್ಸಾಂಪಲ್ ಕಬಾಬ್ ಇರ್ಬಹುದು ಅಹ್ ಫಿಶ್ ಸಾಂಬಾರ್ ಇರ್ಬಹುದು ಫಿಶ್ ಫ್ರೈ ಇರ್ಬಹುದು ಯಾವದೇ ಇದ್ರು ನನಗೆ ತುಂಬಾ ಇಷ್ಟ ನ--

ಅಮೂಲ್ಯ ಗೋಲ್ಡ್ ಅವ್ರು ಬಂದಿದ್ರು ಅವ್ರನ್ನೆಲ್ಲ ನೋಡಿ ತುಂಬಾ ಖುಷಿ ಆಯ್ತು.